ಈ ದೃಶ್ಯವು ರಾತ್ರಿ ತೆಗೆದಿರುವ ದೃಶ್ಯವಾಗಿದ್ದು--

ಹಾಗೂ ಈತನ ಜೇಬಿನ ಹತ್ತಿರದಲ್ಲಿ ಒಂದು ಟೇಪನ್ನು ಕಾಣಬಹುದು.

ಇಲ್ಲಿ ರೊಟ್ಟಿನ ಬಾಕ್ಸ್ ಗಳನ್ನು ನೋಡಬಹುದು

ಈ ದೃಶ್ಯದಲ್ಲಿ ನಾವು ಒಂದು ಮಷೀನ್ ಅನ್ನು ನೋಡಬಹುದು ಹಾಗೂ ಈ ಮಿಷನ್ಗೆ ಮೇಲಕ್ಕೆ ಹತ್ತಲು ಮೆಟ್ಟಿಲುಗಳನ್ನು ಕಾಣಬಹುದಾಗಿದೆ.

ಹಾಗು ಈ ಹೊಳೆಯು ಅರಿಯುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಕಾಣಬಹುದಾಗಿದೆ.

ಇಲ್ಲಿ ದೊಡ್ಡದಾದಂತಹ ರೂಮ್ ಗಳನ್ನು ನೋಡಬಹುದು.

ಇಲ್ಲಿ ಒಂದು ಚಿಕ್ಕದಾದ ಡೈನಿಂಗ್ ಟೇಬಲ್ ಅನ್ನು ಕಾಣಬಹುದು.

ಇಲ್ಲಿ ಎರಡು ಎರಡು ಮೂರು ಕಾರುಗಳು ನಿಂತುಕೊಂಡಿರುವ ದೃಶ್ಯ ನೋಡಬಹುದು.

ಮತ್ತು ಇಲ್ಲೊಂದು ಡೋರ್ ಸಹ ನಮಗೆ ಕಾಣುತಿದೆ.